ಅದಕ್ಕೆ ನಾವು ಸೂಪರ್ ಮಾರ್ಕೆಟ್ ಗಿನ್ನ ಹೊರಗಡೆ ತಗೋಳೋದು ಭಾಳ ಚಲೋ.

ಇಲ್ಲಿ ನಾವು ಕರೀಮ್ ನಗರ್ ಡೇರಿ ಡಿಪಾರ್ಟ್ಮೆಂಟ್ ಅಂತಕ್ಕಂತ ಒಂದು ಡೇರಿ ಯನ್ನ ನೋಡಕ್ ಕುಂತೀವಿ ಇದು ಡೇರಿ ಡಿಪಾರ್ಟ್ಮೆಂಟ್ ಅಂತಂದ್ರೆ ಇಲ್ಲಿ .

ಈ ಬಿಸ್ಕಿಟ್ ಬಂಡಲ್ ಯಾಕೋ ಇತ್ತಾರ ಅಂದ್ರೆ ಅಲ್ಲಿ ಉಪವಾಸ ಇದ್ದವರಿಗೆ ಅಂತಂದು ಕೊಡಾಕೆ ಬಿಸ್ಕಿಟ್ ಬಂಡಲ್ ಇತ್ತಾರ.

ಇಲ್ಲಿ ನಾವು ಒಂದು ಕಟಿಂಗ್ ಅಂಗಡಿಯನ್ನು ನೋಡಕ್ ಕುಂತೀವಿ. ಈ ಕಟಿಂಗ್ ಅಂಗಡಿ ಒಳಗಡೆ ಒಬ್ಬ ಹುಡುಗ ಕಟಿಂಗ್ ಮಾಡಿಸಿ ಕೊಳ್ಳಾಕ್ ಕುಂತಾನ. ಇವ ಯಾವ ರೀತಿ ಕಟಿಂಗ್ ಮಾಡಿಸಾಕ್ ಕುಂತಾನ ಅಂತಂದ್ರೆ ನಂಗ --

ಅದರದ್ದು ಸಾರು ಭಾಳ ಟೇಸ್ಟ್ ಇರತೈತಿ ಮತ್ತೆ ಈ ದೊಡ್ಡ ಮಿನೊಳಗಡೆ ಮುಳ್ಳು--

ಮತ್ತೆ ಸ್ಟೇಟ್ ಬ್ಯಾಂಕ್ ಓಫ್ ಮೈಸೂರ್ ನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಂದಿಗೆ ವಿಲೀನ ಮಾಡಲಾಯಿತು.